ಏನೊ ಇದೆ ರಂಗೋಲಿ ಬಿಡಿಸಿದ್ದಗೆ ಬಿಡಿಸಿದ್ದಾರೆ ಇಲ್ಲಿ ಕೆಳಗೆ ಪೇಪರ್ ಮೇಲೆ

ಇದೊಂದು ಜಾರುಬಂಡಿ ಜಾರುಬಂಡಿಯಲ್ಲಿ ಹುಲ್ಲುಗಳಿವೆ ಗಿಡ ಮರಗಳಿವೆ ಕೆಳಗ ಕಸ ಕಡ್ಡಿಗಳಿವೆ .

ಅವೆಲ್ಲ ಕಲರ್ ಆದ ಒಂದು ತರ ಮಾಡಿದ್ದಾರೆ. ಇಲ್ಲಿ ಕೆಳಗೆ

ಇಲ್ಲಿ ಒಂದು ದೊಡ್ಡವಾದ ಸುಂದರವಾದ ಪ್ಲೇಸ್ ಪ್ಲೇಸ್ ಅಲ್ಲಿ ಇಬ್ಬರು ವ್ಯಕ್ತಿಗಳು ಏನೊ ಮಾಡುತ್ತಿದ್ದರು ಒಬ್ಬ ವ್ಯಕ್ತಿ ಕೈ ಚಚಿದ್ದಾನೆ ಒಬ್ಬ ವ್ಯಕ್ತಿ ಆಕಡೆ ಏನೊ ಮಾಡುತಿದ್ದಾನೆ ಅಲ್ಲಿ ಗಿಡ ಮರಗಳು ಇದ್ದವೆ ಕೆಳಗಡೆ ಹುಲ್ಲುಗಳು ಇವೆ.

ಅಲ್ಲಿ ಲೈಟ್ ಬಿದ್ದಿದೆ ಸುತ್ತ ಕಾಂಪೌಂಡ್ ಐತೆ ಗಿಡಗಳ್ ಅದವ್ ಅಲ್ಲಿ ಅಣ್ಣ ಅಣ್ಣ ಓತಿದನೆ ಆತನ ಕೈಯಾಗ್ ಏನೋ ಐತೆ ಅಲ್ಲಿ ಈ ಕಡೆ ಪಿಲ್ಲರ್ ಮೇಲೆ ಅಲ್ಲಿ ಎಷ್ಟ ಏನೋ ಬರದ್ದಿದರ್.